ಇದು ನೋಡಿ ನಮ್ಮ ಒಬ್ಬ ರಯ್ಚೂರಿನ ಇರುವ ಮನೆ ಇದೆ ಆ ಮನೆಯಲ್ಲಿ ಎಮ್ಮೆ ಕರಗಳನ್ನು ಅವರು ಸಾಕುತ್ತಾರೆ ಈ ಎಮ್ಮೆ ಆಹ್ಹ್ --

ಇದು ಒಂದು ಫ್ಯಾಕ್ಟ್ರಿ ಇದೆ ನೋಡ್ರಿ ಈ ಫ್ಯಾಕ್ಟ್ರಿನಲ್ಲಿ ಬಹಳ --

ಆಹ್ಹ್ ಫುಡ್ಸನ್ನು ಮಾಡುತ್ತಾರೆ ಎಲ್ಲಾ ತುಟಿ ತುಟಿಯಲ್ಲೂ --

ಇಲ್ಲಿನ ಜನರು ಇಲ್ಲಿ ಬಹಳ ಚೆನ್ನಾಗಿ ಬೋರ್ಡುಗಳು ಇವೆ.

ಇವರಲ್ಲಿ ಶಮೆಯನ್ನು ಬಹಳ ಚೆನ್ನಾಗಿ ಶಮೆಯನ್ನು ರಾಯ್ಚೂರ್ನಲ್ಲಿ ಶಮೆಯನ್ನು ಬಹಳ ಹಬ್ಬವನ್ನು ಆಚಾರಿಸುತ್ --

ಅಲ್ಲಿ ಪಾಮ್ ಗುಡಿಯಿದೆ ಮಾರಮ್ಮ ಗುಡಿ ಇದೆ ಮತ್ತು ಸ್ಕೂಲ್ ಇದೆ.